ಗಮನಿಸಬಹುದಾಗಿದೆ ಹಾಗೆಯೇ ಇದು ಬಹಳ ವಿಭಿನ್ನವಾಗಿ ಸುಂದರವಾಗಿ ಸ್ವಚ್ಛತೆಯಿಂದ ಇರುವುದನ್ನು ಸಹ ನಾವು ಗಮನಿಸಬಹುದಾಗಿದೆ.

ಈ ಕೆರೆ ನೋಡಲು ಬಹಳ ಶುದ್ಧತೆಯಿಂದ ಕೂಡಿರುವುದನ್ನು ಗಮನಿಸಬಹುದುಗಿದೆ.

ನೋಡಲು ಸುಂದರವಾಗಿರುವ ದೃಶ್ಯವಾಗಿದೆ ಹಾಗೆ ಈ ಹುಡುಗಿಯರು ಪೋಸ್ ಕೊಟ್ಟಿರೋವುದನ್ನು ನಾವು ನೋಡಬಹುದಾಗಿದೆ.